ಇಲ್ಲಿ ಗಿಡಗೋಳೆಲ್ಲಾ ಅವ ಗಿಡ ಗಂಟ್ಟಿಗೋಳು ತೆಳಗ ಎಲಾ ಕಚ್ ಎಲ್ಲಾ ಬಿದ್ದಿಂದ್ ಅದ ನೋಡ್ಬಾದು.

ಒಂದು ಜಾಗ ಅದ ರಿಸೆಪ್ಶನ್ ಅಂತ.

ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಅಂತದ ಇದು ಸ್ಕೂಲು.

ಆಮೇಲ್ ಸ್ಕೂಲ್ ಫುಲ್ ವೈಟ್ ಕಲರು ಮತ್ತು--

ಒಳಗಡೆ ಇಲ್ಲ ಡಾರ್ಕ್ ಬ್ಲೂ ಕಲರ್ ಪೆಂಟ್ ಮಾಡಿಂದದ.

ಅ ಮ್ಯಾಲೆ ದಯವೇ ಧರ್ಮದ ಮೂಲವಯ್ಯ ಅಂತ್ ಬರ್ದಿನ್ದ ಅದ.

ಇದುಕ್ ಚಂದ ಡೆಕೋರೇಷನ್ ಮಡ್ಯಾರ್ ಹೊರಗೆ ಲೈಟ್ಸ್ ಎಲ್ಲ ಹಾಕಿ ಮತ್ ಹೊರಗಡೆ ಬೈಕ್ಸ್ ಅದ ನಿಂತವ.

ಅ ಬ್ರೌನ್ ಕಲರ್ ಶೋ ಗಿಡನು ಅವ ಅಮೇಲ--

ಅ ಶನಾಜ್ ಹುಸೇನ್ ಅಂತ ಬ್ರಾಂಡ್ ಹೆಸರು--

ಹೂವಿಂದು ಗಾರ್ಡನ್ ಅಂತ ಅಂದ್ಕೋಬಹುದು ಸಣ್ದು.

ಸಾಬೂನು ನಿರ್ಮಾ ಎಣ್ಣೆ ಬಡ ಡಬ್ಬಿ ಮತ್ತು ಹ್ಯಾಂಡ್ವಾಶು--

ಆ ಒಳಗಡೆ ನೋಡ್ಬೋದು ಆ ಕೇಕ್ಸ್ ಆವ ಕಪ್ ಕೇಕ್ ಆವ ಬಹಳಷ್ಟು ಬ್ಲಾಕು ವೈಟು ಪಿಂಕು ಯಲ್ಲೋ ಎಲ್ಲಾ ಕಲರ ದು.

ಆ ಹಾಗೆಲ್ ಕೆಳಗ ನೋಡ್ಬಾವುದು ಟೋನೆಟ್ಸ್ ಏನ್ ಅಂತಾರಲ್ಲ ಅವ್ನು ಅವ ಇದೊಂದ್ ಕಾಂಜ್ ಅದ.

ಇಲ್ ಒಂದು ಒಂದು ಚಪ್ಪೂರ್ ಟೈಪ್ ಅದ್--

ಚಿತ್ರದೊಳಗ್ ಹಿಂಗ್ ಏನೋ ಕಟ್ಟಿಂದ ಬಹಳಷ್ಟು ಹೂವಗೊಳು ಹಾಕಿಂದವ.

ಲೈಟ್ ಕಂಬ ಅದ ಆಕಡ್ ನೋಡ್ಬೊದ್ ಜಾತ್ರಿ ಅದ.

ಇದು ಹಾಗೆ ಅ ಆಟದ ಏನ ಆಡಸಲಾಕ ಸ್ವಿಮ್ಮಿಂಗ್ ಕಲಿಸಲ್ಯಾಕ ಅಂದ್ರು ಈಜು ಕಲಿಸಲ್ಯಾಕೆಲ್ಲಾ ಅ ಪೇಡ ಫೀಸ್ ಆರ್ ನಾನ್ ರಿಪಂಡೆಬಲ ಎಲ್ಲಾ ಬರೆದಿಂದ್--

ಇಲ್ ದೋಡದೊಂದ್ ರೋಡ್ ಅದ ರೋಡಿಗ್ ಎರಡ್ ಸೈಡ್ ಹಾದಿ ಅವ ನಡ್ಬರ್ಕ ಒಂದ್ ಮಜೀದ್ ಕಾಣ್ಸ್ಲತ್ತದ ಗ್ರೀನ್ ಕಲರ್ದು.

ಅಲ್ ಮಳಿ ಬಿದ್ದಿದೆನೋ ರೋಡ್ ಯಲಾ ಗಿಲಾ ಆಗ್ಯದ ಅಂದ್ರೆ ಹಸಿ ಆಗ್ಯದ.

ಆ ಕರಿ ಕಲ್ಲಿನ್ ಕಟ್ಟಿಂದು ಆಮೇಲೆ ಸೈಡಿಗೆಲ್ಲಾ ಗ್ರಾಸದ.

ಆ ಇಬ್ರು ಮ್ಯಾರೇಜ್ ಆಗಿನರು ಅಮೇಲೆ ಸುತ್ತ ಎಲ್ಲ--

ದೊಡ್ಡ ಮಕ್ಕಳು ಫಂಕ್ಷನ್ ಅನ್ನಿಸ್ತದ ಆಮೇಲೆ ಸೈಡಿ ಗ್ ಒಂದ್ ಸೌಂಡ್ ಬಾಕ್ಸ್ ಅದ ಬ್ಲಾಕ್ ಕಲರ್ ದು.

ಯ ಎಣ್ಣೀ ಪಾಕೆಟ್ ಅದ ಅಂದ್ರ ಸನ್ ಗೋಲ್ಡ್ ಅಥವಾ--

ಆ ಜಗ್ಗವ ಮತ್ ಜಗ್ಗಿನಾಗ ನೀರವ ಇಲ್ಮೂರ್ ಜಗ್ಗವ.

ಅ ಹಾಗೆ ರೋಡಿನ ಮ್ಯಾಗ ಒಂದು ಗಾಡಿ ನಡದದ ಒಬ್ರು ಅಂಕಲ್ ಆಂಟಿ ಕುಂತಾರ.

ಇದು ಯಾವುದೋ ಒಂದು ಗಲ್ಲಿಯಾಗಿರೊ ಮಸ್ಜಿದ್ ಅನ್ನ ಆತರ ಅನ್ನಸ್ಲತದು.

ಇದುಕ್ ಭಾಳ್ ಸ್ಟೈರ್ಸ್ ಅವ ಭಾಳ್ ಸ್ಟೈರ್ಸ್ ಏರಿ ಹೋಗಬೇಕೇನೋ.

ನ ಚತ್ತ ಹಾಕಕಿಂತ ಮುಂಚೆ ಇದು ಕಬ್ಬಿಣ ವರ್ಕ್ ಮತ್ತ ವಯರಿಂಗ ಮಾಡಿಂದ--

ಇದು ಒಂದು ಬಾರ್ಬರ್ ಶಾಪ್ ಅದ ಅಂದ್ರ ಕಟಿಂಗ್ ದುಖಾನದ.

ಅ ಒಳಗ್ ನಾಲ್ಕು ಚೇರ್ ಅವ.

ಇದು ಯಾವುದೋ ಒಂದು ದೊಡ್ದು ರೂಮ್ ಅದ ಯಾವುದದೊಂದು ಗೊತ್ತಾಗಲ್ದು ಐ ಥಿಂಕ್ ಇದು ಡ್ಯಾನ್ಸ್ ರಿಹರ್ಸಲ್ ರೂಮ್ ಅದ.

ಕಟ್ಟಗಿ ಕಟ್ ಮಾಡಿಂದು ಬಾಜು ಕರ್ಚ್ರ ಬಿದ್ದಿದ್ ಕಟಿಗಿ ಕಟ್ಟು ಮಾಡಿಂದು ಆಮೇಲೆ ಸೈಡಿ ಗ್ ಒಂದ್ ಮಷೀನ್ ಕಾಣಿಸ್ಲತದ.

ಆಮೇಲ್ ಒಳಗೆ ಒಂದ್ ಸೈಡಿಗೆ ಟೇಬಲ್ ಅದ ಸೈಡಿಗಿ ಡಿಸ್ಪ್ಲೇ ಮಾಡಕ್ಕ ಒಬ್ಬ ಹುಡುಗ್ ಕುಂತು--

ಸುತ್ತಾ ಎಲ್ಲಾ ಗ್ರೀನ್ ಗ್ರಾಸ್ ದೆ ಅದ ಆಮೇಲೆ ನೀರ ಎಲ್ಲಾ ತಿಳಿ ಆಗಿ ಕಾನಸ್ಲಾತವ.

ಪೆಂಟ್ ಮಾಡಿಂದ ಇದು ಬರದಾರ ಅದರಾಗ ಎಲ್ಲಾ ಚಾಟ್ ಬಾಸ್ಚ್ಕೆಟ್ ಹರಾಶೆ ಸ್ಪರಾ--

ಇದು ಒಂದು ಕ್ಯಾಂಟೀನ್ ಅದ ಐ ಥಿಂಕ್ ಇದು ಬಿಕೆಟಿ ಕ್ಯಾಂಟೀನ್ ಅದ.

ಒ ಮ್ಯಾಲ್ ತಗಡಲಿಂದ ಸಜಾಸಿಂದದ ಮತ್ ಎರಡ್ ಲ್ಯಾಂಪ್ ಅವ.

ಒಂದ್ ರೆಡ್ ಕಲರ್ ಚೇರ್ ಅದ ಸೆಂಟರ್ ಆಮೇಲ್ ಅದ್ರಲಿಂದ್ ಹೊರಗ್ ಹೋಗ್ಲಿಕ್ ಜಾಗ ಅದ.

ಅಮೇಲ್ ಹೊರಗಡೆ ಬಹಳ್ ಜನ ನಿಂತಾರ.

ಆಮೇಲೆ ನೀರಿನ್ ಸುತ್ತ ಎಲ್ಲ ಗ್ರೀನ್ ಗ್ರಾಸ್ ಅದ.

ಆಮೇಲ ಬ್ಯಾಂಕಿನ್ ಸುತ್ತ ಎಲ್ಲ ತರ್ ಬಿಗ್ದಾರ.

ಮ್ಯಾಗ್ ಹೆಲ್ಮೆಟ್ ನು ಒಂದ್ ಸ್ಕೈ ಬ್ಲೂ ಕಲರ್ ಗಾಡಿ ಸ್ಕೈ ಬ್ಲೂ ಕಲರ್ ಹೆಲ್ಮೆಟ್ಟು ಬ್ಲಾಕ್ ಕಲರ್ ಗಾಡಿ ಬ್ಲಾಕ್ ಕಲರ್ ಹೆಲ್ಮೆಟ್ಟು .